ಇದು ಒಂದು ಬಂದ್ಬಿಟ್ಟುಆ ಶಿಪ್ ನಿಲ್ಲೋ ಜಾಗ ಇದು ಒಂದು ಸಮುದ್ರ ದಡದಲ್ಲಿಎಲ್ಲಾ ಶಿಪ್ ಗಳು ಕಾಣತ್ತಾಯಿದೆ.

ಅಹ್ ಜಾಯಿಂಟ್ ವಿಲ್ ಕಾಣುಸ್ತಿದೆ ದೊಡ್ಡದು ಮತ್ತೆ ಇನ್ನೊಂದಿದೆ ಅಹ್ ಏನೋ ಒಂದು ಗೇಮ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ.